ಅಲ್ಲಿ ಒಬ್ಳು ಒಬ್ರು ಟೈನರ್‌ ಕೂಡ ಇದ್ದಾರೆ ಡಾಸ್ಲರ್ ಅಂತ ಬರ್ದಿದೆ ಡಾನ್ಸ್ ಅಹ್ --

ಇದು ಯಾವುದೋ ಒಂದು ದೊಡ್ಡ ಕಾಂಪ್ಲೆಕ್ಸ್‌ ನೋಡಿದ್ರೆ ಮುಂದೆ ಎಲ್ಲಾ ವೆಹಿಕಲ್ಸ್‌ ಇದೆ ಸೊ ಗೊತ್ತಾಗ್ತದೆ ಎಲ್ರು --

ಆಚೆ ಆ ನೋಡಿದ್ರೆ ಗೊತ್ತಾಗ್ತದೆ ತುಂಬ ಜನ್ರು ಪರ್ಚೇಸ್‌ ಮಾಡ್ಲಿಕ್ ಬಂದಿದ್ದಾರೆ ಮತ್ತೆ ಇಲ್ಲಿ ಒಬ್ರು.

ಇದು ಪುತ್ತೂರಿನ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ತುಂಬ ಫೇಮಸ್‌ ಮತ್ತೆ --

ಇದಿಲ್ಲಿ ಫ್ರೂಟ್‌ ಮಾರ್ಕೆಟ್‌ ಇಲ್ಲಿ ಬೇರೆ ಬೇರೆ ಫ್ರೂಟ್‌ ಸಿಗ್ತದೆ ಇಲ್ಲಿ --

ಆಂ ಇಲ್ಲಿ ಬನಾನಾ ಇದೆ ಗ್ರೇಪ್ಸ್‌ ಇದೆ ಪೊಮಾಗ್ರೆನೇಟ್‌ ಇದೆ.

ಇದು ಯಾವುದೋ ಒಂದು ದೊಡ್ಡ ಮೈದಾನ ಕಾಲೇಜ್‌ ಗ್ರೌಂಡ್ ಕೂಡ ಇರ್ಬೋದು. ಈಚೆ ಫೇಡ್‌ ಲೈಟ್ಸ್‌ ಹಾಕಿದ್ದಾರೆ. ಹಾಗೆ --

ಪ್ರೊಸೀಜರ್ಸ್ ಮಾಡ್ಲಿಕ್ಕೆ ಇರ್ತದೆ ಅದು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅವ್ರು --